ಇದು ಒಂದು ಮಕ್ಕಳ ಪಾರ್ಕ್‌ ಆಗಿದೆ ಹಾಗೂ ಇಲ್ಲಿ ಮಕ್ಕಳಿಗೆ ಆಡವಾಡಲು--

ಆಹ್ಹ್ ಲೈಟ್ ಗಳು ಉರಿಯುತ್ತಿದೆ ಹಾಗೂ ಅಲ್ಲಿಯ ಗಿಡಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ.

ಇದು ಒಂದು ಚಂದದ ಪಾರ್ಕ್ ಆಗಿದೆ ಇಲ್ಲಿ ರೈಲುಗಳು ಹೋಗುವುದನ್ನು ನಾವು ಕಾಣಬಹುದು ಹಾಗೂ ಇಲ್ಲಿ ರೈಲಿನ ಹಳಿ ಇದ್ದು ಹಾ ದೂರ ದೂರಕ್ಕೆ--

ಅಥವಾ ತೆಪ್ಪದಲ್ಲಿ ಜನರು ಆ ಆಚೆಯಿಂದ ಈಚೆ ಹೋಗುತ್ತಿದ್ದಾರೆ ಹಾಗೂ ಇಲ್ಲಿ ಸಾಕಷ್ಟು ನೀರು ತುಂಬಿರುವ ಹಾಗೆ ಕಾಣುತ್ತಿದೆ.

ಇದು ಒಂದು ಸ್ವಿಮಿಂಗ್ ಫೂಲ್ ಆಗಿದೆ. ಮೇಲಿನಿಂದ ಕೆಳಕ್ಕೆ ಜಿಗಿಯಲು ಸಾಧನ ಒಂದು ಮಾಡಲಾಗಿದ್ದು ಇದರಕಟ್ಟೆಯನ್ನು..